ನೋಡಿ ಎಷ್ಟ ಜನ ಇದೆ ಇಲ್ಲಿ. ಪಟಾಕಿ ಎಲ್ಲ ಹಾರಸ್ತಾ ಇದಾರೆ ಒಬ್ಬರು ನಿಂತಕೊಂಡಿದ್ದಾರೆ ಒಬ್ಬರು ಪಟಾಕಿ ಎಲ್ಲಾ ಸುರ್ಸುರು ಬತ್ತಿ ಮಂಡಕ್ಕಿ ಎಲ್ಲ ಹಾರಿಸ್ತಾಯಿದ್ದಾರೆ. ಆ ಕಡೆ ಬಸ್ ಇದೆ.

ಬೆಂಚ್ ಮೇಲೆ ಕೂತ್ಕೊಂಡಿದ್ದಾರೆ ಮಕ್ಕಳು ಶಾಲೆಯ ಇಲ್ಲಿ ಒಳಗೆ --

ಪೇಪರ್ ಜೋಡಿಸಿ ಅದರ ಮೇಲೆ ಚಿತ್ರಕಲಾ ಪ್ರದರ್ಶನ ಮಾಡ್ತಾಯಿದಾರೆ ಬೆಂಚ್ ಮೇಲೆ ಇಟ್ಕೊಂಡಿದಾರೆ ಎಲ್ಲಾ ಮಕ್ಕಳು ಬೆಂಚ್ ಮೇಲೆ ಇಟ್ಕೊಂಡು ಮಾಡ್ತಾಯಿದಾರೆ ನೋಡಿ ಎಲ್ಲ ಕೆಲಸಾ--

ಜಾತ್ರೆ ನಡಿತಾ ಇದೆ ಹೆಂಗಸರು ಗಂಡಸರು ಎಲ್ಲಾ ಸೇರಿ ಕುಣಿತ ಇದ್ದಾರೆ ನೋಡ್. ಇಲ್ಲಿ ಜಾತ್ರೆ ಜಾತ್ರೆ ಉತ್ಸವ ಮಾಡ್ತಾ ಇದ್ದಾರೆ.

ನೋಡಿ ಮಕ್ಕಳು ಬೆಂಚ್ ಮೇಲೆ ಕುತ್ಕೊಂಡು ಪೇಪರ್ ಕಟಿಂಗ್ ಮಾಡ್ತಾ ಇದಾರೆ ಬಾಯ್ಸ್ ಹುಡುಗರು ಕುತ್ಕೊಂಡು ಪೇಪರ್ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಿ.